ಅವಾಗೆಲ್ಲಾ ನಿಂಬೆಹಣ್ಣು ಅದೆಲ್ಲಾ ಹಾಕ್ತಿದ್ರ ಅವಾಗ್ ಹೊಲ್ದಾಗ ಈಕಡೆ ಬಿಟ್ಟ್ ಬಿಟ್ಟಾರ. ಬರೆ ಇವ್ ಅಷ್ಟೇ ಹಾಕಾಕತ್ತಾರ ಕಾಯಿಪಲ್ಲೆ ಅದು ಉಳ್ಳಾಗಡ್ಡಿ ಹಾಕುದು ಆಮೇಲೆ ಬದ್ನಿಕಾಯಿ, ಮೆಣಸಿನಕಾಯಿ, ಶೇಂಗಾ ಇಂತಾವ್ ಹಾಕ್ತಾರ.

ನಮ್ಮ್ ಕಡೆ ತರಕಾರಿ ಅಂದ್ರೆ ಎಲ್ಲಾ ತರ ತರಕಾರಿನು ಬೆಳಿತೇವ್ ನಾವ್ ಹೀರಿಕಾ~ ಹೀರಿಬಳ್ಳಿ ಹ್ಮ್ . ಚವ್ಳಿಕಾಯಿ ಇದು ಬ~ ಈ ಬೆಳಿ ಬರಾಂಗಿಲ್ಲ ಅಂತಿಲ್ಲ ಬರ್ತೈತಿ. ಆದ್ರ ಏನ್ರೀ ಅವೆಲ್ಲಾ ತರಕಾರಿ ಹಾಕಿದ್ರ ಅದನ್ನ ಕೀಳಾಕ ಆಳುಗೊಳ್ ಜಾಸ್ತಿ ಬೇಕಾಗ್ತಾರಿ. ಹೌದ್ರಿ . ತರ್ಕಾರಿ ಹಾಕುದನ್ನ ಈ ತರ್ಕಾರಿ ಹಾಕುದನ್ನ ಕಡಿಮಿ ಮಾಡ್ಯಾರಿ ಈಗ.

ಹ್ಮ್ ಅಂದ್ರ್ ಒಂದೊಂದ ಬಿಡಸ್ಬೇಕಲ್ಲ ಗಿಡದೊಳಗಿನ್ನ ಮೆಣಸಿಕಾಯಿ ಆತ್ ಚವ್ಳಿಕಾಯಿ ಆತ್ ಇವ ಅಂದ್ರ ಬೇರೆ ಬೆಳೆ ಅಂದ್ರ ಕಟಾವ್ ಮಾಡಿ ಬಿಡ್ತಾರ ಮ~ machine . machine ಹಚ್ಚ್ತಾರ .

ಆ ನಾನ್ ಚೆನ್ನಾಗಿದ್ದೇನೆ, ಊಟ ಆಯ್ತಾ?

ಹಾ ಊಟ ಮಾಡ್ಲಿಲ್ಲ ನಾನು ಇಲ್ಲಿ hostel ಅಲ್ಲಿ food ಒಳ್ಳೆದಿಲ್ಲ.

ನಾನ್ actually Manglore University ಅಲ್ಲಿ ಕಲಿತಿರೋದು.

Hostel ಅಲ್ಲಿ ಇದ್ದೇನೆ ನಾನು ಇತ್ತೀಚಿಗೆ ಇಲ್ಲಿ ತುಂಬಾ ಜನ್ರಿಗೆ food poison ಎಲ್ಲಾ ಆಯ್ತು.

ಅಯ್ಯೋ ಹೌದಾ okay ಅಲ್ಲಿ ಹೇಳಬೇಕಲ್ವಾ hostel ಅಲ್ಲಿ.

ಮಾಡಿದ್ರೆ ಯಾರು ಕೇಳೋದಿಲ್ಲ ಅದ್ರಲ್ಲಿ ಒಂದು ಮಸಾಲೆ ಹಾಕ್ತಾರೆ ಅಂದ್ರೆ.

ಅದ್ರಿಂದ್ಲೇ ಇವಾಗೆಲ್ಲ start ಆಗಿದೆ .

ಹೌದಾ okay okay ಆತರ ಏನ್ ಕೊಡ್ತಾರೆ?

ಇಲ್ಲಿ ಸ್ವಲ್ಪ ಜಾಸ್ತಿ ಖಾರಾಯೆಲ್ಲ ಜಾಸ್ತಿ.

ಹಾ ಹಾ ಹಾ ಹೌದು ನಮ್ ಕಡೆನೂ ಸ್ವಲ್ಪ ಹಾಗೆ

ಹಾ ಹಾ but ಎಂತ ಮಾಡೂದು adjust ಮಾಡ್ಕೊಂಡು ಹೋಗ್ತಿದೀವಿ. ಇಲ್ಲಿ ನಮ್ ಕಡೆಯಲ್ಲ ಮೀನ್ ಎಲ್ಲ ಜಾಸ್ತಿ ಇಲ್ಲಿ ಬರೀ ಬೇಳೆ ಸಾರು ಕಡ್ಲೆ ಸಾರು ಅಂತ.

College ಆಲ್ಲಿಯೆಲ್ಲ ಹಾಗೆ ಇರ್ತದೆ ಏನ್ ಮಾಡಕ್ ಆಗಲ್ಲ.

ಹೌದು ಮತ್ತೆ? ಮತ್ತೆ ನಿಮ್ಮಲ್ಲಿ ಏನೆಲ್ಲ .

ನಮಲ್ಲಿ ಅದೇ ಬೇಳೆ ಸಾರು, ಕಡ್ಲೆ ಸಾರು ಆ ಆಮೇಲೆ ಟೊಮೇಟೊ ಸಾರು, ಸಾಂಬಾರ್ ಮತ್ತೆ chicken ಸಾರು ಮಾಡ್ತಾರೆ ಅವಾಗ್ ಅವಾಗ ಅದೇ ನಿಮ್ಗೆ?

ಪಲ್ಯ ಅಂದ್ರೆ vegetable ಯಾವುದಾದ್ರೂ ತರ್ಕಾರಿ ಪಲ್ಯ ಬೆಂಡೆ ಅದು ಇದು ಅಂತ ಸೋರೆಕಾಯಿ ಅಷ್ಟೇ ಆಮೇಲ್ ಜಾಸ್ತಿ ಬಟಾಟೆ.

ಹೋ ಬಟಾಟೆ gas ತಿನ್ಬಾರ್ದು.

ಹೌದು ತುಂಬಾ ಆಗತ್ತೆ but ಏನ್ ಮಾಡೋದು ಅದರಲ್ಲಿ ಕಮ್ಮಿ ಕಮ್ಮಿ ದುಡ್ಡು ಅಲ್ವ so ಬೇಗ ಅವ್ರು ಜಾಸ್ತಿ ಪಲ್ಯ ಮಾಡಿರ್ತಾರೆ ಅದನ್ನೇ ನಾವ್ ತಿನ್ಬೇಕು.

ಹೌದೌದು, ಜಾಸ್ತಿ ಆತರ problem ಆಗ್ತಿದ್ರೆ complaint ಮಾಡಿ ಅಲ್ಲ head ಗೆ ಹೋಗಿ ಮಾಡಿ.

But ತಿನ್ಲಿಕ್ಕೆ ಎಲ್ರು ಈಗ school ಆತರ so ಅದ್ ತಿನ್ಬೇಕಾದ್ರೆ .

ಹೌದೌದು ಬೆಳಿಗ್ಗೆ ಕೂಡ ಅಷ್ಟೆ

ಹೌದ ಅವ್ರು ದುಡ್ಡ್ ತಕ್ಕೊಳ್ತಾರೆ ಅಲ್ವಾ ಅದ್ರ ಪ್ರಕಾರ ಮಾಡ್ಬೇಕ್ ಯಾವತ್ತೂ ಏನ್ ಏನೋ ಕೊಡೋದು ಅಲ್ಲ.

ಏನ್ ಮಾಡೋದು ನಮ್ಗೆ

ಸರಿ ಸರಿ ಏನಾದ್ರು ಆ ತರ ಟ~ ಇದು ಮಾತ್ರೆ ಎಲ್ಲಾ ಇರ್ತದೆ ಆಯ್ತ ಏನು

ಹೌದ ಹಾ ನೀವ್ ಅದೇ ಜಾಗ್ರತೆ ಅಲ್ಲಿ ಇರಿ ಆಯ್ತಾ.

ಹಾ ಅದೇ ಮಾಡಿದ್ದೇನೆ.

ಹೌದು ಸರಿ ಆಯ್ತ್ ಹಾಗಾದ್ರೆ ಆ ಏನಾದ್ರು ಜಾಸ್ತಿ ಎಲ್ಲ ಮಾಡಿದ್ರೆ ಅವ್ರ್ complaint ಮಾಡಿ ಏನ್ ಮಾಡಕ್ಕಾಗಲ್ಲ ನಮಗೂ ಆ ತರ ಒಂದ್ ಸತಿ ಒಂದ್ ಎರಡ್ ಮೂರ್ ಸರ್ತಿ ಹೋಗಿ ಹೇಳಿದ್ವಿ ಆಮೇಲೆ ಅವರು ಸ್ವಲ್ಪ ಸರಿ ಮಾಡ್ಲಿಕ್ಕೆ ಶುರು ಮಾಡಿದ್ರು.

ಹೋ ನೀವ್ ಕೂಡ hostel ಅಲ್ಲಿ ಇರೋದ?

So ಆಯ್ತಾ ಹಂಗೆ ಮಾಡಿ. ಅಡಿಗೆ ಎಲ್ಲಾ ಮಾಡ್ಲಿಕ್ಕೆ ಬರ್ತದ ಅಡಿಗೆ ಎಲ್ಲ.

ನನ್ಗೆ ಇಲ್ಲ ಬರಲ್ಲ ಕೆಲವ್ ಕೆಲವ್ ಕೆಲವ್ ಬರಲ್ಲ.

ಮತ್ತೆ ಓದ್ಲಿಕ್ಕೆಲ್ಲೆ ಇರ್ತದಲ್ಲಾ so ಅದೆಲ್ಲ ಮಾಡಕ್ ಆಗಲ್ಲ ಅಲ್ವಾ. ಆಯ್ತ್ ಅಪೇಕ್ಷ ಹಾಗಾದ್ರೆ ನಾನ್ ಇಡ್ತೇನೆ ಆಯ್ತಾ ನಂಗ್ ಸ್ವಲ್ಪ college ಗೆ ಹೋಗೋಕ್ಕೆ ಇದೆ.

Hai ಮತ್ತೆ ಹೇಗಿದ್ದಿಯಾ? ಹಾ ಹುಷಾರಿದ್ದೇನೆ Tea ಆಯ್ತಾ . ಹ Tea ಆಯ್ತ್ ಈಗ ನಾನೊಂದು ಹೊಸ pet purchase ಮಾಡಿದ್ನ. ಹೇ ಹೌದಾ ಒಳ್ಳೆದಾಯ್ತು, ಯಾವ್ದು breed ? ಅದು Pug ಅಂತ ಉಂಟಲ್ಲ.

ಎಷ್ಟು cute ಉಂಟು ಗೊತ್ತಾ. ಓಹೋ ಹ. ನಿಮ್ಮ ಒಂದು ನಾಯಿ.

ಹೇಗುಂಟದು? ಆ ಅದೂ ಹ ಒಳ್ಳೆದುಂಟು. Walking ಎಲ್ಲ ಕರ್ಕೊಂಡ್ ಹೋಗ್ತಿಯ? ಹ ಅದು beach side ಗೆ ಕರ್ಕೊಂಡ್ ಹೋಗ್ತೀನಿ.

ಇವನನ್ನ ಇವತ್ತಿನಿಂದ ಕರ್ಕೊಂಡ್ ಹೋಗ್ಬೇಕು walking ಗೆ ಹಾ ಮತ್ತೆ ಹೇಗುಂಟಾ . ಎ ಚಂದ ಉಂಟಾ ಅದ್ರ ಹಲ್ ನಾನ್ ನಿಂಗೆ photo ಕಳಿಸ್ತೇನೆ ಆಯ್ತ. ಹ ಆಯ್ತು WhatsApp ಅಲ್ಲಿ send ಮಾಡು. ಹ WhatsApp ಅಲ್ಲಿ send ಮಾಡ್ತೇನೆ.

ನಾವು ಅವತ್ತೇನೆ street dogs ಗೆ ತಿಂಡಿ ಹಾಕ್ತಿದ್ದದ್ದಲ್ಲ.

ಅದಕ್ಕೆ ನಾನ್ ನಂಗೇನೇ ಒಂದು ಬೇಕುಂತ purchase ಮಾಡಿದ್ದು.

Street dogs ಎಲ್ಲ risk ಅಲ್ಲವಾ ಮತ್ತೆ.

ಮತ್ತೆ ಯಾವ್ದು food ಎಲ್ಲ ಹಾಕ್ತಿರ ಅದಕ್ಕೆ? ಅದಕ್ಕೆ Pedigree ಉಂಟು ಅದನ್ನ್ ಹಾಕುದು.

ನಾವ್ veg ಆದ್ರೆ neighbours ಇದ್ದಾರಲ್ಲಅವ್ರತ್ರ ಹೇಳುದು.

ನೀ ಎಂತ ತಿಂಡಿ ಹಾಕ್ತಿದ್ದಿ? ನಾವ್ Pedigree ಮತ್ತೆ ಚಿಕ್ಕ ಚಿಕ್ಕ piece non-veg ಅದ್ದು.

ದಪ್ಪ ಉಂಟ ನಾಯಿ ಅದು ಸಪುರ ಇತ್ತಲ್ಲ ಅವತ್ತು? ಹಾ ಒಳ್ಳೆದುಂಟು ಈಗ ಒಳ್ಳೇದಾಗಿದೆ.

ಹಾ ಮತ್ತೆ ಯಾವ . ಇದು full ಉ black ಆ. ಹ ಒಳ್ಳೆ colour ಹ ಹ. ಅದಕ್ಕೆ ಮಣ್ಣಾದ್ರೆಸ ಗೊತ್ತಾಗ್ಲಿಕ್ಕಿಲ್ಲ. ಹ ಹ maintain ಮಾಡ್ಲಿಕ್ಕೆ easy ಅಲ್ಲ.

Black.

ಮತ್ತೆಎಲ್ಲದ್ರೂ dog show ಏನಾದ್ರು ಇದ್ರೆ ಕರ್ಕೊಂಡ್ ಹೋಗ್ಬೋದು. ಕರ್ಕೊಂಡ್ ಹೋಗ್ಬೋದು ಅದಕೊಂದ್ belt purchase ಮಾಡ್ಬೇಕು ಮಾರೈತಿ.

ಎ ಒಂದೊಳ್ಳೆ name ಕೊಡ್ ಅದ್ಕೆ. D Mart ಅಲ್ಲಿ D Mart ಅಲ್ಲಿ ಸಿಕ್ತದೆ.

ಹಾ . ಅದ್ಕೊಂದ್ ಒಳ್ಳೆ name ಕೊಡು.

Dog ಗಿಗೆ ಏನಾದ್ರು ಇಡಿ ನಿಮ್ಮದು ಇಷ್ಟದ್ದು ಇಡಿ. ಆ ಆ ಆ ರೂಬಿ okay ಯ?

ನಾ ಆಗದಿಂದ ಎಂತ plan ಮಾಡ್ತಿದ್ದೆ ಆಯ್ತಾ ಎಂತ name ಇಡುದು ಎಂತ ಹೆಸ್ರಿಡುದುಂತ ಎಂತ ಸಿಗ್ಲಿಲ್ಲ. ಆ ಒಳ್ಳೆದುಂಟು ಈ name ಅದು ಕರೇದ್ತಕ್ಷ್ಣ ನಿಮ್ಮತ್ರ ಬರ್ಬೇಕು ದೂರದಿಂದಲೇ.

ಹಾ ಅದ್ಕೆ ಹೇಳಿ ಕೊಡ್ಬೇಕು ಚುರ್ training ಎಲ್ಲ ಕೊಡ್ಬೇಕು.

ಹಾ ನಿನ್ನ ನಾಯಿ ಮಾಡ್ತದಲ್ಲ ಹಾಗೆಲ್ಲ? ಹ ಹೌದು jump ಅಂದ್ರೆ jump ಮಾಡ್ತದೆ. Jolly ಆಯ್ತಾ ನನ್ನಗೆಸ ಹಾಗೆ ಇರ್ಬೆಕ್ ನಾಯಿ. ಹ ಆಯ್ತು ಮತ್ತೆ ಬರುವಾಗ ಯಾವ್ದು ಅಹ್ ನಾವ್ ಹೊರಗೆ ಹೋದ್ರೆ ಆ ಮನೆಗೆ ಬರುವಾಗ ಅದು ತುಂಬಾ ಅಪ್ಕೊಳ್ತದೆ. ಮೊನ್ನೆ ಮಾತ್ರ ನಿಮ್ಮಲ್ಲಿ party ಇತ್ತಲ್ಲ ನಾಯಿದು birthday ಸಖತ್ ಇತ್ ಆಯ್ತಾ. ಹ ಹ ಅದು ತುಂಬ ಜನ ಬಂದಿದ್ರು family ಎಲ್ಲ ಬಂದಿದ್ರು neighbours ಎಲ್ಲ. ಆ full jolly ಮಾಡಿದ್ರೈತ ಮತ್ತೆ ನಂಗ್ ಅದನ್ನ್ ನೋಡಿಯೆ ನಂಗ್ ಆಸೆ ಆಗಿ ನಾನ್ pet ತಗೊಳ್ವಾ ಅಂತ plan ಮಾಡಿದೆ.

ಎಷ್ಟ್ age ಆಯ್ತ್ ಅದ್ಕೆ ಮೊನ್ನೆಗೆ? ಮೋ~ ಮೊನ್ನೆಗೆ ಐದು ವರ್ಷ.

But ಸಖತ್ ಉಂಟಾ ನಾಯಿ ನಂಗೆಸ ಅದ್ ಬೇಕು. ಹ ಆದ್ರ ಅದೂ ಜೊತೆ ಇದ್ರೆ ಕೊಡ್ತೇನೆ.

ಹ college ಒಳ್ಳೆದಾಗ್ತಾದೆ ಈಗ sem ಎಲ್ಲ ಇನ್ನು ಶುರು ಆಗ್ತಾದೆ. ಅಬ್ಬಾ sem ಅಂತ ಹೇಳ್ವಾಗ tension ಆಗ್ತಾದೆ ಆಯ್ತಾ ನಾಯಿಯನ್ನು ನೋಡ್ಕೋಬೇಕು sem ಗೆಸಓದ್ಬೇಕು ಅಯ್ಯೋ ದೇವರೇ.

ಮತ್ತೆ portions ಎಲ್ಲ ಆಯ್ತಾ?